ಮತ್ ಈವೊಂದು ಮೋಡ ಕೂಡ ಕಾಣುಸ್ಥದೆ ಈ ಮೋಡಗಳೆಲ್ಲ ಕೂಡ ತುಂಬಾ ಹಸುರಾಗಿ ಕಾಣುಸ್ತಿದೆ ಮತ್ತು ಅಲ್ಲಿ ಬಳ್ಳಿಗಳು ಕೂಡ ಇದೆ ಅನ್ಬೋದು.

ಇಲ್ಲಿ ಒಂದು ನೆಲ ಕೆಸರಾಗಿದೆ ನೋಡೋದಿಕ್ಕೆ ಮತ್ತು ಒಂದು ಶೋ ಗಿಡಗಳು ಕೂಡ ಇದೆ ಮತ್ತು ಒಂದು ಮರ ಕೂಡ ಇದೆ.

ಮತ್ತೆ ಒಂದು ಲೈಟ್ ಕಂಬ ಕೂಡ ಕಾಣುಸ್ತಾಯಿದೆ ವೈರ್ ಗಳು ಕೂಡ ತುಂಬ ಇದೆ ಇಲ್ಲಿ ಆರೆಂಜ್ ಕಲರ್ ಹಾಗೆ ಎಲ್ಲಾ ಕಾಣುಸ್ತಾಯಿದೆ ಗಿಡಗಳೆಲ್ಲ ಮರಗಳೆಲ್ಲ ಹಸುರಾಗಿ ಕಾಣುಸ್ತಾಯಿದೆ.

ಇಲ್ಲಿ ಎರಡು ಎರಡು ಮೂರು ದೊಡ್ಡದಾಗಿರ್ತಕಾಂತಹ ಬಿಲ್ಡಿಂಗ್ ಗಳು ಇದೆ ಮತ್ತೆ ದೊಡ್ಡದಾಗಿರ್ತಕಾಂತಹ ಎರಡು ಮರಗಳು ಕೂಡ ಇದ್ದಾವೆ ಗ್ರೀನ್ ಆಗೆ ಕಾಣ್ಸ್ಥಾ ಇದ್ದಾವೆ ಮರಗಳು ಕೂಡ ಒಂದು ಕಾಂಪೌಂಡ್ ಅನ್ನ ಕೂಡ ಇದೆ ಇಲ್ಲಿ ಮತ್ತು ಒಂದು ವೈಟ್ ಕಲರ್ ಕಾಂಪೌಂಡ್ ಮತ್ತೆ ಒಂದು ಬಿಲ್ಡಿಂಗ್ ಕೂಡ ಇದೆ ಆ ಕಡೆ --